ದ್ವಾರ ಬಾಗಿಲು ಗೋಲ್ಡ್ ಬಣ್ಣದವನ್ನು ತುಂಬಿದೆ.

ಈ ಚಿತ್ರದಲ್ಲಿ ನಾವು ಕಾಣುವುದೆಂದರೆ ಇದು ಒಂದು ಕಾರ್ಯಕ್ರಮದ ಹಾಲ್ ದೊಡ್ಡದಾದ ಹಾಲಾಗಿದೆ ಆ ಹಾಲಿನಲ್ಲಿ ಕುರ್ಚಿಗಳನ್ನು ಸಾಲು ಸಾಲಾಗಿ ಇಟ್ಟಿದ್ದಾರೆ.

ಆಗು ಆ ಕಾರಿನ ಗ್ಯಾರೇಜ್ ಅಲ್ಲಿ ಮನುಷ್ಯರು ಇದ್ದಾರೆ ಕಾರನ್ನ ರಿಪೇರಿ ಮಾಡಲು ಹಾಗೆ ಕಾರಿನ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ.

ಮೇಲಿನ ಚಿತ್ರದಲ್ಲಿ ನಾವು ಕಾಣುವುದೇನೆಂದರೆ ಇದು ಒಂದು ಬುದ್ಧನ ಪ್ರತಿಮೆ ಆಗಿದೆ ಆ ಪ್ರತಿಮೆಯು ದ್ಯಾನವನ್ನು ಮಾಡುತ್ತಿದೆ.

ಹಾಗೆ ಅದು ಅವರು ಕೇಸರಿ ಹೆಸರು ಬಣ್ಣದ ಶಾಲ ನ್ನು ಮೈಯ್ಯತುಂಬ ಹಚ್ಚಿಕೊಂಡಿದ್ದಾರೆ.

ಹಾಗೆ ಅವರ ಮು ಆ ಮೇಲೆ ಕಿರೀಟ ತರ ಉದ್ದವಾಗಿದೆ ಹಾಗೆ ಅವರು ದ್ಯಾನವನ್ನು ಮಾಡುತ್ತಿದ್ದಾರೆ.

ಚಿತ್ರದಲ್ಲಿ ನಾವು ಕಾಣುವುದೇನೆಂದರೆ ಇದು ಒಂದು ನೃತ್ಯದ ತರಗತಿಯಾಗಿದೆ.

ಹಾಗೂ ಒಂದೇ ಸಮಯದಲ್ಲಿ ಎಲ್ಲವನ್ನು ಖರೀದಿಸಬಹುದು ಇದರಲ್ಲಿ ತರತರಹದ ಅಂದರೆ ಚಾಕಲೇಟ್ ಮನೆ ದಿನಸಿ ಐಸ್ ಕ್ರೀಮ್ ಎಲ್ಲಾ ತರವೂ ಇದೆ.

ಇದು ಒಂದು ಜಿಮ್ ಆಗಿದೆ ಆ ಜಮ್ಮಿಲ್ಲಿ ಕರೆ ಮ್ಯಾಟನ್ನು ಹಾಗು ಹಸಿರು ಮ್ಯಾಟ್ ಅನ್ನು ಹಾಕಿದ್ದಾರೆ.

ಜಿಮ್ಮಿ ನಲ್ಲಿ ಉಪಕರಣಗಳನ್ನು ಇಡಲಾಗಿದೆ ಹಾಗೆ ಉಪಕರಣಗಳನ್ನು ಮನುಷ್ಯರೂ ವೀಕ್ಷಿಸುತ್ತಿದ್ದಾರೆ ಹಾಗೂ ಕನ್ನಡಿಗಳು ಇವೆ.

ಹಾಗೆ ಪೆಟ್ರೋಲ್ ಹಾಕಿಸಿಕೊಂಡು ಒಬ್ಬ ಮನುಷ್ಯ ಗಾಡಿ ಮೇಲೆ ನಿಂತಿದ್ದಾನೆ.

ಈ ಪೆಟ್ರೋಲ್ ಬಂಕಿನ ಮುಂದೆ ಒಂದು ಆಟೋ ಇದೆ.

ಇದು ಒಂದು ದೇವರ ಗುಡಿ ಆ ದೇವರ ಗುಡಿಯಲ್ಲಿ ಮೂರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.

ಒಂದು ದೇವಾಲಯ ಬಂದುಬಿಟ್ಟು ಮಂಜುನಾಥಶ್ವರ ಸ್ವಾಮಿ ಎರಡನೆಯದಾಗಿ ಜಲಕಂಟೇಶ್ವರ ಸ್ವಾಮಿ ಮೂರನೇಯಾಗಿ ಪಾರ್ವತಿ ದೇವಿ--

ಇದು ಭಾರತದ ಎ_ಟಿ_ಎಂ ಮಷೀನ್ ನಿನ ಕೊಠಡಿಯಾಗಿವೆ.

ಅಂಗಡಿಯ ಮೇಲೆ ಇಪ್ಪತ್ನಾಲ್ಕು ಗಂಟೆ ಎಂದು ಇಂಗ್ ಆಂಗ್ಲದಲಿ ಬರೆದಿದ್ದಾರೆ.

ಹಾಗೆ ಇಲ್ಲಿ ಡಷ್ಟ್ಬಿನ್ ಇವೆ ಸ್ಲಿಪ್ಪರ್ ಸ್ಟಾಂಡ್ ಸ್ಲಿಪ್ಪರ್ ಸ್ಟಾಂಡ್ ಅಲ್ಲಿ ನಾಲ್ಕು ಜೊತಿ ಸ್ಲಿಪ್ಪರ್ ಗಳನ್ನು ಬಿಟ್ಟಿದ್ದಾರೆ.

ತರಗತಿಗಳಿಗೆ ಕಿಟ್ಟಕಿಯನ್ನು ಅಳವಡಿಸಲಾಗಿದೆ ಹಾಗು ಬೋರ್ಡ್ ಬಂದ್ಬಿಟ್ಟು ನೀಲಿ ಬಣ್ಣದಲ್ಲಿದೆ ಅ--

ಪೆಟ್ರೋಲ್ ಪಂಪ್ ಮುಂದೆ ಬೋರ್ಡ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಫುನ್ಕ್ಷನ್ ನಡೆಯುವ ಸ್ಥಳವಾಗಿದೆ.

ಹಾಗು ಇಲ್ಲಿ ಮುಂದೆ ಕಾಣುವ ಮೂರು ಗಿಡಗಳಲ್ಲಿ ಹಳದಿ ಬಣ್ಣದ ಎಲೆಗಳು ಇವೆ.

ಈ ಚಿತ್ರದಲ್ಲಿ ನಾವು ಕಾಣುವುದೆನೆಂದರೆ ಇದು ಒಂದು ಡಾಬ ದ ಆಗಿದೆ ಆ ಡಾಬ ದಲ್ಲಿ ಸಣ್ಣ ಸಣ್ಣ ಕೊಠಡಿಗಳನ್ನು ಮಾಡಿದ್ದಾರೆ ಹಾಗೆ ಅಲ್ಲಿ --

ಪಗಡಿಯಸ್ ತುಂಬ ಬೆಳಕಿನ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ಹಾಗೆ ಮರ ಇದೆ.

ಇದು ಒಂದು ದೊಡ್ಡದಾದ ಕೊಠಡಿಯಾಗಿದೆ ಆ--

ಇದು ಒಂದು ರಾಧ ಕೃಷ್ಣ ತೇಟರ್ ಐತಿ ಹಾಗೆ ಇದಕ್ಕೆ ಕಿಟಕಿಗಳನ್ನು ಇದ್ದಾವೆ.

ಹಾಗೆ ಅದು ದ್ವಾರ ಬಾಗಿಲ ಪಕ್ಕ ಹಂಚಿನ ಅಂಗಡಿ ಉಂಟು ಆ ಅಂಗಡಿ ಇಂದ ಒಬ್ಬ ಮನುಷ್ಯ ಕರಗಿಸುತ್ತಿದ್ದಾನೆ

ಹಾಗೆ ಕೆರೆ ಹತ್ತಿರ ಜನರು ವೀಕ್ಷಿಸಲು ಬಂದಿದ್ದಾರೆ ಆಗೆ ಒಬ್ಬ ಗಾಡಿಯ ಮೇಲೆ ಹಸಿರು ಅಂಗ್ ಶರ್ಟ್ ಅನ್ನು ಹಾಕಿ ನಿಂತಿದ್ದಾನೆ.

ಕಾರ್ ಷೋರೂಮ್ ನಲ್ಲಿ ಎರಡು ಕಾರ್ ಗಳು ಇಟ್ಟಿದ್ದಾರೆ ಹಾಗೆ ನೋಡಲು ಬಂದವರಿಗೆ ಕೂಡಲು ಕುರ್ಚಿಯನ್ನು ಹಾಕಿದ್ದಾರೆ.

ಇದು ಒಂದು ಪುಸ್ತಕಾಲಯ ಪುಸ್ತಕಾಲಯದಲ್ಲಿ ಕುರ್ಚಿ ಟೇಬಲ್ ಬುಕ್ ಗಳ ರಾಕ್ ಫ್ಯಾನ್ ಎ_ಸಿ ಬಾಟಲ್ ಹಾಗೂ ಮನುಷ್ಯರು ಕೂತಿದ್ದಾರೆ ಕುರ್ಚಿಯ ಮೇಲೆ.

ಇದು ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಆಗಿದೆ.

ಇದು ಒಂದು ಬೇಕರಿ ಇದೆ ಆ ಬೇಕರಿ ಪಕ್ಕ ಉಡುಪಿ ಉಪಹಾರ ಭೋಜನವಿದೆ ಹಾ--

ಹಾಗೆ ಬೇಕರಿ ಮುಂದೆ ಒಬ್ಬ ಮನುಷ್ಯನು ನಡೆಯುತ್ತಿದ್ದಾನೆ ಆ ಮನುಷ್ಯ ಬ್ರೌನ್ ಶರ್ಟ್ ಅನ್ನು ಧರಿಸಿದ್ದಾನೆ.

ಇಬ್ಬರು ಗಂಡು ಮಕ್ಕಳು ಒಂದು ಸಣ್ಣ ಹುಡುಗ ಹಾಗೂ ಮೂವರು ಹೆಣ್ಣು ಮಕ್ಕಳು ಒಬ್ಬ ಹೆಣ್ಣು ಮಗಳು ಕೆಂಪು ಸಾರಿ ಇನ್ನೊಬ್ಬ ಹೆಣ್ಣು ಮಗಳು--

ಗುಲಾಬಿ ಸ್ಯಾರಿ ಇನ್ನೊಬ್ಬ ಹೆಣ್ಣು ಮಗಳು ಕೆಂಪು ಸ್ಯಾರಿ ಯನ್ನು ಉಟ್ಟಿದ್ದಾರೆ.

ಹಾಗೆ ಒಬ್ಬ ಮೂವರು ರೆಡ್ ಟಿ-ಶರ್ಟ್ ನ್ನ ಹಾಕಿದ್ದಾರೆ ಒಬ್ಬ ಯಲ್ಲೋ ಟಿ-ಶರ್ಟ್ ಹಾಕಿದ್ದಾನೆ.